ಈ ದೃಶ್ಯದಲ್ಲಿ ಕಾಣುತ್ತಿರುವುದು ಏನೆಂದರೆ ಇಲ್ಲಿ ಚೀಲದಲ್ಲಿ ಏನು ಭಾರವಾದ ವಸ್ತುವನ್ನು ಇಟ್ಟು ಅದರ ಭಾರವನ್ನು ತೂಕ ಮಾಡುತ್ತಿದ್ದಾರೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದು ಏನೆಂದರೆ ಇದು ಒಂದು ಅಂಗಡಿ ಅನ್ನಬಹುದು ಹಾಗೂ ಈ ಅಂಗಡಿ ಒಳಗೆ ಎ_ಸಿ ಲೈಟಿಂಗ್ಸ್ ಗಳು ತುಂಬಾ ಇವೆ ಹಾಗೂ ಇದರ ಮೇಲೆ ನೋಡುತ್ತಿರುವುದು ಏನೆಂದರೆ--

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಏನೆಂದರೆ ಒಬ್ಬ ವ್ಯಕ್ತಿ ಈ ಕಾರನ್ನು ಸರ್ವಿಸಿಂಗ್ ಮಾಡುತ್ತಿದ್ದಾನೆ ಆಕಾರನ್ನು ಆ ಕಾರಿನಲ್ಲಿ ಸಂಧಿ ಸಂಧಿನಲ್ಲಿ ಹೊಲಸು --

ಈ ದೃಶ್ಯದಲ್ಲಿ ಕಾಣುತ್ತಿರುವುದು ಏನೆಂದರೆ ಇಲ್ಲಿ ಇಲ್ಲಿ ಒಬ್ಬ ಪೊಲೀಸ ನು ಬಸ್ ಕೆ.ಎಸ್.ಆರ್.ಟಿ ಬಸ್ ಅನ್ನು ನಿಲ್ಲಿಸಿದ್ದಾನೆ ಆ --

ಈ ದೃಶ್ಯದಲ್ಲಿ ಕಾಣುತ್ತಿರುವುದು ಏನೆಂದರೆ ಇದು ಒಂದು ಹಾಜಿಫೋರ್ ಜೆ.ಎನ್ ಅಂತೆ ಇಲ್ಲಿ ಒಂದು ದೊಡ್ಡ ರೋಡಿದೆ ಹಾಗೂ ಬಿಲ್ಡಿಂಗ್ ಯಾವುದೆಂದು ಗೊತ್ತಿಲ್ಲ ಆದ್ದರಿಂದ ಇಲ್ಲಿ ಬಂಡಿಗಳು --

ಈ ದೃಶ್ಯದಲ್ಲಿ ಕಾಣುತ್ತಿರುವುದು ಏನು ಅಂದರೆ ಇಲ್ಲಿ ಒಬ್ಬ ಎಲೆಕ್ಟ್ರಿಕಲ್ ವ್ಯಕ್ತಿಯು ತನ್ನ ಕೆಸವನ್ನು ನೀಟ್ಆಗಿ ಅಚ್ಚುಕಟ್ಟಾಗಿ ಮಾಡುತ್ತಿದಾನೆ ಹಾಗೂ ಇಲ್ಲಿ ನೋಡಿದ್ರೆ --

ಈ ದೃಶ್ಯದಲ್ಲಿ ಕಾಣುತ್ತಿರುವುದು ಏನು ಅಂದರೆ ಎಲ್ಲಿ ಕಾಣುವುದೇನೆಂದರೆ ಇಲ್ಲಿ ತುಂಬಾ ಜನರು ಇದ್ದಾರೆ ಆದ್ದರಿಂದ ಇಲ್ಲಿ --

ಈ ದೃಶ್ಯದಲ್ಲಿ ಕಾಣುತ್ತಿರುವುದು ಏನೆಂದರೆ ಇಲ್ಲಿ ಚೀಲದಲ್ಲಿ ಏನು ಭಾರವಾದ ವಸ್ತುವನ್ನು ಇಟ್ಟು ಅದರ ಭಾರವನ್ನು ತೂಕ ಮಾಡುತ್ತಿದ್ದಾರೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದು ಏನೆಂದರೆ ಇಲ್ಲಿ ಹಲವಾರು ಹೆಂಗಸರು ನೀರಿನಲ್ಲಿ ಕುಳಿತುಕೊಂಡು ದೇವರನ್ನು ನೆನೆಸಿಕೊಳ್ಳುತ್ತಿದ್ದಾರೆ ಹಾಗೂ ದೇವರ ಮೇಲೆ ನಂಬಿಕೆ ಇರೋದಕ್ಕೆ--

ನೋಡಿ ಸಂತೋಷ ಪಡುತ್ತಿದಾನೆ ಹಾಗೂ ಇಲ್ಲಿ ಜಾರೊ ಬಂಡಿಯನ್ನು ಗಾಳಿ ಯಲ್ಲಿ ಗಾಲಿಯಲ್ಲಿ ಅಳ್ಳಿ ಇರುವ ಜಾರೋ ಬಂಡಿ ಯನ್ನು ಆಡಲು ಸಣ್ಣ ಮಕ್ಕಳಿಗೆ ಅದರಿಂದ ಇದು --

ಈ ದೃಶ್ಯದಲ್ಲಿ ಕಾಣುತ್ತಿರುವುದು ಏನೆಂದರೆ ಒಂದು ಆರು ಜನರು ನಿಂತುಕೊಂಡು ಫೋಟೋ ತಗುಸ್ಕೊವ ದೃಶ್ಯವಿದು ಈ --

ಇಲ್ಲಿ ಆರ್‌.ಸಿ.ಸಿ. ಅನ್ನು ಹಾಕುತ್ತಿದ್ದಾರೆ ಈ ಆರ್.ಸಿ. ಸಿ. ಹಾಕುವುದರಿಂದ ಒಂದು ಮನೆ ಕಟ್ಟಿ ಆಗಿರುತ್ತದೆ ಎಂದು ಅನುಕೂಲವಾಗಿ ಹೇಳುತ್ತಾರೆ.

ಮೈದಾನಕ್ಕೆ ಬಂದಿದ್ದಾರೆ ಹಾಗೂ ಇಲ್ಲಿಯ ಹಲವಾರು ಜನರು ಕುಳಿತುಕೊಂಡು ನಮಸ್ಕಾರ ಮಾಡುತ್ತಿದ್ದಾರೆ ಹಾಗೂ ಅವರು ಫೋಟೋ ತ --